ಸಣ್ಣ ಮಳಿಗೆಯಂತೆ ಕಾಣುತ್ತಿದೆ ಹಾಗು ಇದರಲ್ಲಿ ಒಂದು ಮನೆಯು ನೀಲಿಬಣ್ಣದಾಗಿದೆ ಶೆಡ್ ನಿಂದ ಕೂಡಿದ್ದು ಹಾಗು ಹಲವಾರು ಜನರು ಬೈಕಿ ನಲ್ಲಿ ಸವಾರರು ಆಟೋ ಮಾಡುತ್ತಿರುವುದನ್ನು ಮತ್ತು ಫಲವತ್ತಾದ ಗದ್ದೆಗಳನ--

ಇಲ್ಲಿ ನಾವು ಕೆನರಾ ಬ್ಯಾಂಕಿನ ಎ ಟಿ ಎಮ್ ನ ಕೂಡ ನೋಡಬಹುದು ಇಲ್ಲಿ ಕೆನರಾ ಬ್ಯಾಂಕಿನ ಒಳಗಡೆ ನಿರ್ಮಿತವಾಗಿರುವಂತಹ ಎ.ಟಿ.ಎಮ್ ಆಗಿದ್ದು ಈ ಎ.ಟಿ.ಎಮ್ ನ್ನಲ್ಲಿ ಒಂದು ಐದಾರು ಜನರು ಇಲ್ಲಿ ಕಾಯ್ದು ನಿಂತಿದ್ದಾರೆ .

ಇದರ ಪಕ್ಕದಲ್ಲಿ ಒಂದು ಎಮ್ ಎ ಜೆ ಅನ್ನೋ ಅಂತಹ ಗಾರ್ಡನ್ ಅಂತ ಹೇಳಿ ಒಂದು ಬರ್ದಿರೋವಂತಹ ಗಾರ್ಡನ್ ಇಲ್ಲಿ ಕಾಣ್ತಾಯಿದೆ ಹಾಗು ಆ ಗಾರ್ಡನ್ನಿ ನ ದ್ವಾರವು ಕ್ಲೋಸ್ ಆಗಿದೆ .

ಈ ದೃಶ್ಯವು ಒಂದು ರೆಸಾರ್ಟ್ನ ಲ್ಲಿ ತೆಗೆದಿರುವಂತಹ ಪಾರ್ಕ್ ನಲ್ಲಿ ಇರುವಂತಹ ದೃಶ್ಯವಾಗಿದೆ ಇಲ್ಲಿ ಪಾರ್ಕ್ ಲ್ಲಿ ಆಡಲಿಕ್ಕೆಂದು ಒಬ್ಬ ಯುವಕ ಯುವತಿಯರು --

ಆಟಿಕೆಗಳಂತೆ ಮಾಡಿರುವಂತಹ ಒಂದು ಏಣಿ ಹಾಗು ಚಾವಣಿ ಅಂತಹ ಕೆಲವೊದು ದೃಶ್ಯಗಳ ಆಟಿಕೆಗಳು ಫೋಟೋ ಇಲ್ಲಿ ಇವೆ ಹಾಗು ಒಬ್ಬ ಯುವಕನು ಚಿತ್ರದಲ್ಲಿದ್ದಾನೆ ಹಾಗು ಒಂದು ಪೈಪ್ ಅನ್ನು ಕೂಡ ಚಾಚಿದ್ದಾರೆ ಒಂದು ಬಲೇ ಬಲೇ ರೀತಿ --